ಆ ಸರ್ತಿ ಎಲ್ಲ friends ಎಲ್ಲ ಬಂದಿದ್ದಾರೆ ನೀನೆ ಒಬ್ಬ್ಳೇ miss ಆಗಿದ್ದಿಯಾ ನೋಡು. ಹೌದಾ ಯಾವ್ timing ಯಾವ್~ ಯಾವತ್ತು? ಹಾ ಇನ್ನ three days ಇದೆ. evening time cut ಮಾಡ್ತೀವಿ cake .

ಮೂರ್ ದಿನ ಆದ್ಮೇಲೆ ಬಾ ಅಂತ ಹೇಳಾಕ ನಿಂಗೆ ಮುಂಚೆನೇ ಹೇಳ್ತಿದ್ದೀನಿ. ಮೂರ್ ದಿವ್ಸ ಆದ್ಮೇಲೆ ಯಾವತ್ತ್ ಇರುತ್ತೆ ಆವತ್ತು birthday morning ನಂಗೆ call ಮಾಡು ನಾನು ಸಾಯಂಕಾಲ ಬರ್ತೀನಿ. ಹು ಸರಿ ಹೇಳ್ ನಾನು ಮುಂಚೆನೇ call ಮಾಡ್ತೀನಿ ನಿಂಗೆ ಆವಾಗ. ಹ್ಮ್ ಮುಂಚೆನೆ call ಮಾಡಿದ್ರೆ ನಂಗೆ ನೆನಪಿರುತ್ತೆ ಇಲ್ಲಾಂದ್ರೆ ಜಾಸ್ತಿ ಮರ್ತು ಹೋಗ್ತಿದ್ದೀನಿ ಈ ನಡುವೆ ಅದಿಕ್ಕೆ ಮತ್ತೆ ಇನ್ನೊಂದ್ ಸರ್ತಿ call ಮಾಡಿ ಹೇಳು. ಹು ನಾನು call ಮಾಡಿ ಹೇಳ್ತಿನಿ ನಿನ್ ನಿಮ್ ಮನೆಯಾಗ್ ಎಲ್ಲ ಹೇಳಿ ಬಾ ಎಲ್ಲ್ರನ್ನೂ ಕರ್ಕೊಂಡು ಬಾ ಬೇಕಂದ್ರೆ.

ಅಜ್ಜಿ . ಎಲ್ಲರೂ ಬರ್ತಿದ್ದಾರೆ last time ನು ಎಲ್ಲರು ಬಂದಿದ್ರ. ಹಾ ಭೂಮಿಕಾ ನಂದು ಅವರೆಲ್ಲರೂ ಬರ್ತಿದ್ದಾರ?

ಇವಾಗ ಮೂರು ಹೋಗಿ ನಾಲ್ಕಾಕ್ ಬೀಳ್ತಾ ಇದೆ. ಹೌದಾ four ನಾಕ್ year four years birthday ನ. ಹಾ ನಾಲಕ್ಕು ವರ್ಷದ birthday ಇದೆ ಇವಾಗ.

Full grand ಮಾಡೋಣ ಅನ್ಕಡ್ಡಿದ್ದೀವಿ ಈ ಸರ್ತಿ.

ದೀಕ್ಷಿತ್ ಅಂತ್ ಹೇಳಿ. ಹೌದಾ school ಹೋಗ್ತಾ ಇದ್ದಾನ ಆ ಹುಡ್ಗ? ಇನ್ನ ಇಲ್ಲ admission ಮಾಡ್ಸಿಲ್ವಾ. ಹ್ಮ್ ಸರಿ ಸರಿ ಎಲ್ಲಿ ಮಾಡ್ತೀರಾ function hall ಲಲ್ಲ? ಮನೆ ಹತ್ರಾನಾ? ಇಲ್ಲೇ ಮನೆ ಹತ್ರನೇ ಎಲ್ಲ ಇದು ಮಾಡ್ಸತ್ತ ಇದ್ದಿವಿ. Full grand ಆಗ್ ಮಾಡ್ತೀರಾ ಏನ್ normal ಆಗಿ ಮಾಡ್ತೀರಾ? Full grand ಮಾಡ್ತಾ ಇದ್ದಿವಿ ಮನೆ ಹತ್ರನೇ ಎಲ್ಲ ಮಾಡ್ತಾ ಇದ್ದಿವಿ.

ಅದಿಕ್ಕೆ ನೀನು ನಮ್ಮ್ friends ಯಾರು miss ಆಗ್ಬಾರ್ದು ಎಲ್ಲರೂ ಬರ್ಬೇಕು ನೋಡು.

ಅದಿಕ್ಕೆ ಮೂರ್ ದಿನ ಮುಂಚೆನೇ ಹೇಳ್ತ ಇದ್ದೀನಿ ನಿಮ್ಗೆಲ್ಲಾರಿಗೆ.

ಅವ್ರುಗೂ call ಮಾಡಿ ಹೇಳಿದ್ದೀನಿ ಆವಾಗ್ಲೆ. ಹೌದಾ ಅವ್ರೆಲ್ಲರೂ ಬರ್ತೀನಿ ಅಂತ ಹೇಳಿದಾರಾ?

ಹಾ ಹಂಗಾದ್ರೆ ಸಂಜೆ ಆರ್ ಗಂಟೆಗೆ ಬರ್ಲಾ? ಹಾ ಆರ್ ಗಂಟೆಗೆ ಬಾ cake cut ಮಾಡುದು ಏಳುವರೆಗೆ cut ಮಾಡ್ತೀವಿ .

ಹೇಳಿ ಬಾ ಮನೆಯಾಗ ಮುಂಚೆನೇ . ಅಂದ್~ ಅಂದ್ರೆ late ಆಗ್ಬಾರ್ದಪ ಬೇಗ ಹೋಗ್ಬೇಕು ಮನಿಗೆ. ಬೇಗಾ ಅಜ್ಜಿಗೊಂದು ಹೇಳ್ ಬಾ ನೀನು. ಹಾ ಅಜ್ಜಿಗೆ ಹೇಳಿ ಬರ್ತೀನಿ ಅಂದ್ರೆ ಎಂಟು ಗಂಟೆಗೆಲ್ಲ ಮನೆಲ್ ಇರ್ಬೇಕು ನಾನು. ಎಂಟುವರೆಗೆ ಹೋಗಂತೆ.

ಎಂಟೂವರೆಗೆ ಎಲ್ಲ ನಿಮ್ ಮನೆ ಹತ್ರ ಬಿಟ್ಟುಬರೋ ಪೂರ್ತಿ ನಂದು. ಹಾ scooty ಅಲ್ಲಿ ಬಂದು ಬಿಟ್ಟು ಹೋಗ್ತಿಯ. ಹಾ scooty ನಲ್ಲಿ ಬಂದೆ, ಏನ್ ನೀನ್ tension ತಗೋಬೇಡ ಸರಿನಾ.

ಬೇಕಂದ್ರೆ ಅಜ್ಜಿನೂ ಕೂಡ ಕರ್ಕೊಂಡು ಬಾ. ಹ್ಮ್ ಸರಿ ಕರ್ಕೊಂ~ ಬಂದ್ರೆ ಕರ್ಕೊಂಡು ಬರ್ತೀನಿ ಬರಲ್ಲ ಅಂದ್ರೆ ನಾನ್ ಒಬ್ಳೆ ಬರ್ತೀನಿ. ಹ್ಮ್ ಸರಿ miss ಮಾಡೋಕ್ಕೆ ಹೋಗ್ಬೇಡ.

ಹ್ಮ್ ಇನ್ನ ಎಲ್ಲಾ ನಾನು.

ಸರಿನಾ ಇಡ್ಲ miss ಮಾಡ್ಬೇಡ ಮತ್ತೆ.

ನಾನು ಒಂದೊಂದು ಸರ್ತಿ ಮರ್ತ್ ಹೋಗ್ತಾ ಇರ್ತೀನಿ morning ನಂಗೆ ಇನ್ನೊಂದು time call ಮಾಡಿ ಹೇಳು . ಹ್ಮ್ ಸರಿ ಹೇಳ್ ನಾನ್ call ಮಾಡಿ ಹೇಳ್ತಿನಿ ಸರಿನಾ.

Hai ಗುರುದರ್ಶನ್.

ನಾನ್ ಹುಷಾರಿದ್ದೇನೆ ನೀವ್ ಹೇಗಿದ್ದೀರಿ? ನಾನ್ ಹುಷಾರಿದ್ದೇನೆ. ಹಾ ಹುಷಾರಿದ್ದೀರಾ ಹಾಗೆ ಅದೇ ಆರೋಗ್ಯದ ಬಗ್ಗೆ ಈಗ ಎಲ್ಲ ಆರೋಗ್ಯ ಹೇಗುಂಟು ನಿಮ್ದು? ಹಾ ತೊಂದ್ರೆ ಇಲ್ಲ ನಮ್ಮಲ್ಲಿ ನಾನ್ ಹುಷಾರಿದ್ದೇನೆ ನಮ್ಮಲ್ಲಿ ಸ್ವಲ್ಪ ಶೀತ ಎಲ್ಲ ಉಂಟು ಈಗ. ಹಾ ಹೌದು ನಾನ್ ಇರುವ ಕಡೆ ಕೂಡ ಎಲ್ಲರಿಗೂ ಶೀತ, ಜ್ವರ.

ಹಾಗೆ ಮೊದ್ಲೆಲ್ಲಾ ಆದ್ರೆ ಅದ್ಕೆ ಬೇರೆ ಮದ್ದು ಮಾಡ್ತಿದ್ರು ಮನೆಯಲ್ಲಿ ಆ ಆ ಹಿತ್ತೆಲೆ ಗಿಡ ಮದ್ದಲ್ಲಾ ಅಂತ ಹೇಳುವಾಗೆ ಇಲ್ಲಿ ಈಗ ಎಲ್ಲಿ ಹೋದ್ರು ಆಸ್ಪತ್ರೆಗೆ ಹೋಗ್ಬೇಕಷ್ಟೆ ಹಾ ಹಾಗೆ.

ಏನು?

ಮದ್ದು ಮನೆಯಲ್ಲೇ ಮಾಡ್ತೇವೆ, ಈಗ ಉದಾಹರಣೆಗೆ ನಾವೂ ಸಾಂಬ್ರಾಣಿದ್ದು ಸೊಪ್ಪು ಅದನ್ನು ತಲೆಗೆ ಹಾಕಿದ್ರೆ ತಂಪಾಗ್ತದೆ ನಮ್ಮ ಎಂತ ಹಾಗೆ ಆಗ್ತದೆ ಮತ್ತೆ ನೆಲ ನೆಲ್ಲಿ ಅಂತ ಉಂಟು. ಅದನ್ನೆಲ್ಲ ಕಷಾಯ ಮಾಡಿ ಕುಡಿಲಿಕ್ಕೆ ಆಗ್ತದೆ ಹಾಗೆ ಸುಮಾರ್ ಬಗೆಯ ಆ ಬೇರೆಲ್ಲ ಸಿಕ್ತದೆ ಅದನ್ನು ನಾವು ಉಪಯೋಗಿಸಿ ನಮ್ಮ ಶೀತ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ ಶೀತಕ್ಕೆ ಅಂತೇಳಿದ್ರೆ. ಈಗ ಜೀರಿಗೆ ಕಷಾಯವ ಅಥವಾ ಮೆಂತೆದ್ದ ಹಾಗೆಲ್ಲ ಮಾಡಿ ಕುಡಿಲಿಕ್ಕೆ ಆಗ್ತದೆ ಈಗ ಆಸ್ಪತ್ರೆಗೆ ಹೋಗುದಕ್ಕಿಂತ ನಮಿಗೆ ಹೀಗೆಯೇ ಮನೆ ಮದ್ದೇ ಮಾಡಿದ್ರೆ ಕಡಿಮೆ ಆಗ್ತದೆ ಅಲ್ಲಾ. ಹಾ ಉಪಯೋಗ ಯಾವ್ದಂತ ಮನೆ ಮದ್ದು ಆಗ್ಬೊದಂತೇಲಿಯ ಇಲ್ಲ ಆಸ್ಪತ್ರೆಗೆ ಹೋಗುದು ಒಳ್ಳೇದಾ. ನನಿಗೆ ಮನೆ ಮದ್ದೆಂತ ಒಳ್ಳೇದು ಅಂತ. ಈಗ ನಾವ್ ಪ್ರಾಣಿಗಳನ್ನು ನೋಡ್ತೇವೆ ಅಲ್ವಾ ಈಗ ಪ್ರಾಣಿಗಳು ಕೂಡ ಅಷ್ಟೇ ಸೀದಾ ಹೋಗಿ ಅದಿಕ್ಕೆ ಹುಷಾರಿಲ್ಲ ಅಂತ ಗೊತ್ತಾದಾಗ. ಅದ್ ಹೋಗಿ ಹುಲ್ಲು ತಿನ್ನುದು ಅಥವಾ ಬೇರೆ ಎಂತಾದ್ರೂ ತಿಂದುಕೊಂಡು ಇರ್ತದೆ ಈಗ ನಾವೇ ಗಮನಿಸ್ತೇವೆ ಮತ್ತೆ ಅದಿಕ್ಕೆ ಹುಷಾರ್ ಕಡಿಮೆಯಾದಾಗ ಜ್ವರಯೆಲ್ಲ ಕಡಿಮೆಯಾದ ಮೇಲೆ ಅದುವೇ ನಿಲ್ಲಿಸ್ತದೆ ಅದನ್ನು ತಿನ್ನುದು ಹಾಗೆಲ್ಲ ಇರ್ತದಲ್ವಾ. ಹಾಗಲ್ಲ ಇದು ಬೇಗ ಕಡಿಮೆಯಾಗುದು ಈ English ಮದ್ದಲ್ಲಿ ಅಂತ ಹೇಳ್ತಾರಲ್ವ ಹಾಗಾದ್ರೆ ಇದು ಇದು slow ಆಗಿ ಕಡಿಮೆಯಾಗುದು ಅಂತ ಹೇಳ್ತಾರೆ ಅದಿಕ್ಕೆ ಎಂತ ಹೇಳುದು. ಹಾ ಅಂತ ಮದ್ದಲೆಲ್ಲ ಈಗ ರಪ್ಪ ಕಡಿಮೆ ಆದ್ಮೇಲೆ ಅದ್ ವಾಪಸ್ ಅದ್ರ ಎಂತ ಶಕ್ತಿ ಕಮ್ಮಿ ತೆಕೊಂಡ ಕೂಡ್ಲೇ ನಮಿಗೆ ವಾಪಸ್ ಜ್ವರ ಬರುವ ಸಂಭವ ಇರ್ತದೆ ಇದ್ ಹಾಗೆಲ್ಲಲ್ಲ ಇದ್ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ.

ಈಗ ಮಾತ್ರೆ syrup ಕುಡಿಯುದಕ್ಕಿಂತ.

ಈ ನಮ್ಮ ಇಲ್ಲಿ ಬೇರೆಲ್ಲ ಅದ್ರ ಕಷಾಯ ಕುಡಿದು ನಮ್ಮ ಆರೋಗ್ಯಕ್ಕೆ ಬಾರಿ ಒಳ್ಳೇದು ಅದ್ರಲ್ಲಿ ಏನು ಹಾಳ್ ಅಂಶ ಎಂತಸ ಇರುದಿಲ್ಲ ಈ ಅದಿಕ್ಕೆ drugs ಈ ಮಾತ್ರೆಲ್ಲಿ drugs ಎಂತು ಹಾಕಿರ್ತಾರಲ್ಲಾ. ಆ ಅಂತ ಇದ್ ಎಂತ chemical ಏನು ರಾಸಾಯನಿಕ ಏನು ಇರುದಿಲ್ಲ ಅಲ್ಲ ಹಾಗೆ. ಆದ್ರೆ ನಮ್ಮ ಇ~ ಇತ್ತೀಚೆಗೆ ಎಲ್ಲರಿಗೂ ಬೇಕಾಗುದು ಅದು ಬೇಗ ಕಡಿಮೆ ಆಗ್ಬೇಕಂತಲ್ಲ ಇಲ್ಲಾದ್ರೆ ಒಂದು ವಾರ ಎಲ್ಲ ಮದ್ದು ಮಾಡ್ಬೇಕಾಗ್ತದೆ ಆವಾಗ ಎಂತ ಮಾಡುದು. ಆವಾಗ ನಾವು tour ಗೆ ಹೋಗುವವ್ರು ಆದ್ರೆ college ಗೆ ಹೋಗುವವ್ರು ಆದ್ರೆ ಹತ್ತು ದಿನ rest ತಗೋಳ್ಬೇಕಾಗ್ತದೆ ಇದ್ ಆದ್ರೆ ಎರಡ್ ಒಂದು ದಿವಸದಲ್ಲಿ ಎಲ್ಲ ಕಡಿಮೆ ಆಗ್ತದೆ. ಆರೋಗ್ಯ ಇದ್ರೆ ಹೇಗೆಸಾ ಮತ್ತೆ ಕೂಡ ಕೆಲಸ ಮಾಡ್ಬೋದು college ಗೆ ಹೋಗುದು ಶಾಲೆಗೆ ಹೋಗ್ಬೋದು ಈಗ ಆರೋಗ್ಯ ಇಲ್ಲದಿದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ನಿಮಿಗೆ.

ನಮ್ಮಲ್ಲಿ ಕೆಲವ್ರು ಮನೆಲ್ಲೇ ಮದ್ದು ಮಾಡ್ತಾರೆ ಕೆಲವ್ರು English ಮದ್ದಲ್ಲೇ ಹೋಗ್ತಾರೆ . ಹೌದಾ ಹಾಗೆ. ಈ ಅಜ್ಜಿಯಂದ್ರೆಲ್ಲಾ ಇದ್ರೆ ಗೊತ್ತಗ್ತದೆ ಅವ್ರು ಮದ್ದು ಮಾಡಿ ಕೊಡ್ತಾರೆ ಆ ಎಲ್ಲಾದ್ರೂ ತೋಟಕ್ಕೆ ಹೋಗಿಯಾ ಆ ಕಡೆ ಈ ಕಡೆ ಹುಡುಕಿ ಹುಡುಕಿ ತಂದು ಮದ್ದು ಮಾಡಿ ಕೊಡ್ತಾರೆ ಅದ್ರಲ್ಲಿ ಕಡಿಮೆ ಆಗ್ತದೆ. ಹಾಗೆ English ಮದ್ದಲ್ಲೇ ಬೇಗ ಕಡಿಮೆಯಾಗುದು ಅಂತಿಲ್ಲ ಇದ್ರಲ್ಲಿ ಕೂಡ ಕಡಿಮೆ ಆಗ್ತದೆ ಹಾಗೆ.

ಹಾಗೆ ಹಾ ರಾಜೇಶ್ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಹಾಗಿದ್ರೆ. ಹಾ ಆಯ್ತ್ ಆಯ್ತ್ ನನಿಗೆಸ ಇಲ್ಲಿ ಸ್ವಲ್ಪ ಕೆಲಸ ಉಂಟು . ನಿಮಗೆ ಬೇಕಾದ ಮದ್ದನ್ನೇ ಮಾಡಿ ನಿಮ್ಗೆ ಯಾವ್ದು ಬೇಗ ಕಡಿಮೆ ಆಗ್ತದೆ ಅಲ್ಲೇ ಮಾಡಿ. ಹಾ ಹೌದ್ ಹೌದು ನಾನ್ಸ ಅದನ್ನೇ ಹೇಳುದು. ಅಂದ್ರೆ ಮನೆ ಮದ್ದಿಗೆ ಸ್ವಲ್ಪ ಉತ್ಸಾಹ ಕೊಡುದು ಜಾಸ್ತಿ ಹಾಗೆ ಆಯ್ತು ಸರಿ ಮತ್ತೆ ಮಾಡ್ತೇನೆ ಹಾಗೆ call ನಾನು. ಆಯ್ತ್ ಆಯ್ತ್ ಆಯ್ತ್ ಆಯ್ತ್ ಆಯ್ತ್ ಹ.

ಹಾ ಮುಸ್ತಾಕ್ ಎಲ್ಲಿದಿರಿ?

ಹಾ ನಾನ್ ಈಗಷ್ಟೇ ನಾಷ್ಟ ಮಾಡಿ ನಾನು ground ಡಿಗೆ ಬಂದಿದೆನೆ badminton ಆಡ್ಲಿಕ್ಕೆ. ಹಾ ಹಾ ಹಾಗೆ ಆ ಯಾರೆಲ್ಲ?

ಹೀಗೆ ನನ್ friends ಒಂದು ಐದಾರ್ ಜನ ಇದ್ದಾರೆ.

ನಾವು ಬೆಳಿಗ್ಗೆ ಒಂದೂ ಏಳ್ ಗಂಟೆಯಿಂದ ಎಂಟುವರೆ ವರೆಗೆ badminton ಆಡ್ತೇವೆ daily .

ಅ ಇಲ್ಲೆ ಶಾಲೆ ground ಅಲ್ಲಿಯೆ ನಿಮ್ಗೇ ಜನ ಇಲ್ಲಂತ ಹೇಳಿದ್ರಲ್ಲ ನೀವು ಏನಾದ್ರು ಒಂದ್ ಕೆಲ್ಸ ಮಾಡಿ ನಮ್ಮದೂ ಅದೆ problem ಆಗುದು ಇಲ್ಲಿಯ ಜನ ಹೆಚ್ಚಿರುದಿಲ್ಲ ಅದಕ್ಕಾಗಿ ಆಡುದಿಲ್ಲ ನಿಮ್ದೊಂದು ಐದ್ ಎಷ್ಟು ಜನ ಇದ್ದಾರೆ ಒಂದು ಹತ್ತು ಜನ ಆಗ್ತಾರಲ್ಲ. ಹೌದು ಹನ್ನೊಂದ್ ಒಟ್ಟು ಆಡುದು. ಅಲ್ಲ ನಿಮ್ಮ್ ಜನಾ ಅಲ್ಲಿ ಆಡ್ತಾರಲ್ಲ ಒಂದ್ ಹತ್ತ್ ಹನ್ನೆರಡು ಜನ ಆಡ್ತಾರಲ್ಲ ಒಟ್ಟಿಗೆ ಬನ್ನಿ ಇಲ್ಲಿದ್ದು ಗುಂಪಲ್ಲಿ ನಮ್ಮ ground ಡಲ್ಲಿ ಆಡುವ.

ಹೌದು ನಿಮ್ಮಲ್ಲಿ ಇದ್ದಾರಾ ಕ್ರಿಕೆಟ್ ಆಡುವವ್ರು ನೀವು ಆಡುದಿಲ್ಲ ಅಲ ಕಬಡಿ ಹಾ ಇದ್ದಾರೆ ಎಂತ ಎಂತ ಗೊತ್ತುಂಟ ಎರಡು team ಮಾಡ್ಲಿಕ್ಕೆ ಅಷ್ಟು ಜನ ಆಗುದಿಲ್ಲ ಒಂದು team ಗಿಂತ ಜನ ಇದ್ದಾರೆ.

ಹಾ mix ಮಾಡಿ ಆಡುವಲ್ಲ ಇಲ್ಲಾಂದ್ರೇ ಏನಾದ್ರು ಒಂದೂ match ಮಾಡುವ. ಆ ಅದೆ ನೀವ್ badminton ಅಂದ್ರೆ ಎಂತ tournament ಎಲ್ಲ ಹೋಗ್ತೀರಾ?

ಹಾ ಹೋಗ್ತಿದ್ದೆ ಕೆಲವೊಂದು ಹೋಗಿದ್ದೇನೆ ಹಾ.

ಈ~ ಈಗಸ ಹೋಗ್ತಿದ್ದೀರಾ ಅತ್ವ college time ಅಲ್ಲ್ ಮಾತ್ರವಾ? College time ಅಲ್ಲ್ ಹೋಗಿದ್ದೆ ಈಗ recent ಆಗಿ ಒಂದೆರಡು ಹೋಗಿದ್ದೆ ಅಷ್ಟೆ. ಹ ಹ ಹ ಹಾಗೆ ಮತ್ತೆ ಎಲ್ಲರು college ಹೊರಗೆ ಬಂದ್ನನ್ತ್ರ ಎಲ್ಲ busy ಆಗ್ತಾರಲ್ಲ ಅವರವರ job ಅದು ಇದ್ರಲ್ಲೆಲ್ಲ. ಹಾ ಕೆಲ್ಸ ಅದು ಇದು ಅಂತೆಲ್ಲ ಇರ್ತದಲ್ಲ.

ಹಾಗೆ ಆ ಆಮೇಲೆ ಇದು football interest ಇಲ್ವಾ ನಿಮ್ಗೆ? Football ನಾನು ಆಡುದು ಕಡಿಮೆ ಆಡ್ಲಿಲ್ಲ ಒಂದೆರಡ್ಸಲ ಆಡಿದ್ದಷ್ಟೆ ನನ್ಗೆ volleyball ಅಂದ್ರೆ ತುಂಬ ಇಷ್ಟ.

ಹಾ volleyball ಅಂದ್ರೆ college ಲ್ಲೆಲ್ಲ ಆ ನಮ್ದೇ.

ಹೌದಾ super ಮಾರ್ರೆ ನಾವು college time ಅಲ್ಲಿ football ಗೆ ಹೋಗ್ತಾ ಇದ್ವಿ ನಿಯರ್ಲಿ ಒಂದು five four years ತನ್ಕ ಎಲ್ಲಿಗಾದ್ರು ಹೋಗತಿದ್ವಿ competition college ಅಲ್ಲಿ.

ಈಗ ಇಲ್ಲ ಹ ಹ final ತನಕ ಬರ್ತಿದ್ವಿ ಒಂದ್ ನಾಲ್ಕೈದು ಸಲ ಮತ್ತೇನು ಮತ್ತೆ cricket ಅಲ್ಲಿ.

ಮತ್ತೆ ಒಂದ್ಸಲ ಇಲ್ಲೀ ಆ ಇದ್ ಇತ್ತಲ್ಲಾ beach fest ಆವತ್ತು beach volleyball ಅಡಿದ್ವಿ.

ಅದೂ ಹೊಯ್ಗೆಯಲ್ಲಿ ಒಳ್ಳೆದಾಗ್ತದೆ ಆಡ್ಲಿಕ್ಕೆ. ಆ ಹ ಆ ಹ ಹಾಗೆ ನೀವ್ ಎಲ್ಲಿ indoor ಅಲ್ಲಿಯ outdoor ಅಲ್ಲಿಯ ಆಡುದು badminton ? Badminton ನಾನು ದಿನಾಲು ಮನೆ ಹತ್ರ ಆಡುದು outdoor ಮತ್ತೆ ನಾವು ವಾರಕ್ಕೊಮ್ಮೆ ಹೀಗೆಲ್ಲ indoor ಆಡ್ತೇವೆ.